ಒಳಗೆ ಆರ್ ಇದಾವೆ ಗ್ಲಾಸ್ ತೆಳಗೇ.

ಟಗರು ಮೂರು ಟಗರು ಕಾಣ್ತಾ ಇದ್ದಾವೆ.

ಮತ್ತು ಇದುರ ಗಣರಾಜ್ಯೋತ್ಸವದ ಅಂತನೇ ಹೇಳ್ಬೋದು.

ಜಿಮ್ ನ ಒಳಗಡೆ ಸಾಕಷ್ಟು ಮಕ್ಕಳು ಆಟವಾಡುತ್ತಿದ್ದಾರೆ ಮತ್ತು ಟೀಚರ್ಸ್ ಕೂಡ ಇದ್ದಾರೆ.

ಇದು ಒಂದು ಹೋಟೆಲ್ ಅಂತಾನೆ ಹೇಳ್ಬೋದು.

ಬ್ಲಾಕ್ ಕಲರ್ ಟೇಬಲ್ ಆಗಿದೆ ಕೂರುವಂತ ಚೇರ್ --

ಡ್ಯಾಮ್ ಅಂತನೇ ಹೇಳ್ಬಹುದು ಮತ್ತೆ ಹಳ್ಳ ಅಂತಾನೇ ಹೇಳ್ಬಹುದು.

ಮತ್ತ್ ಅಂದ್ರೆ ಇವು ಕಪ್ ಅಂತಾನೆ ಹೇಳ್ಬೋದು.

ಈ ಚಿತ್ರದಲ್ಲಿ ನೋಡುವುದೇನಪ್ಪಾ ಅಂತ ಅಂದ್ರೆ--

ಈ ಬೆಡ್ ರೂಮಿನ ಮೇಲೆ ಎರಡು ದಿಂಬುಗಳಿವೆ.

ಲನ್ ಅಂತಾನೆ ಹೇಳ್ಬಹುದು ಈ ರೂಮ್ ಕ್ಲಾಸಿನ ಒಳಗಡೆ ಸಾಕಷ್ಟು ಮಕ್ಕಳು--

ಗುಡಿಸಲು ಅಂತಾನೆ ಹೇಳ್ಬೋದು ಗುಡಿಸಿಲದ ಮೇಲೆ--

ಮತ್ತು ಈ ಗುಡಿಸಲುದು ಮುಂದೆ ಎರಡು ಚೇರ್ ಗಳಿವೆ.

ಅಂದ್ರೆ ಒಳಗಡೆ ಒಂದು ಟೇಬಲ್ ಇದೆ ಟೇಬಲ್ಲಿನ ಮೇಲೆ--

ಒಳಗೆ ರೆಡ್ ಕಲರ್ ಮ್ಯಾಟ್ ಕೂಡ ಹಾಕಿದ್ದಾನೆ.

ಒಂದು ಮಕ್ಕಳು ಒಬ್ಬ ಮನುಷ್ಯ ವೈಟ್ ಕಲರ್ ಬೂಟ್ ಹಾಕಿದ್ದಾನೆ.

ಮತ್ತು ಅವನ ಪಕ್ಕದಲ್ಲಿ ಇರ್ತಕಂತ ಅವನು ಬ್ಲಾಕ್ ಕಲರ್ ಉಟ್ ಹಾಕಿದ್ದಾನೆ.

ಗುಡ್ಡ ಬೆಟ್ಟದ ಸುತ್ತರದ ಗಿಡಮರಗಳಿಗೆ ಮತ್ತು--

ಲ್ಯಾಬಿನ ಒಳಗಡೆ ಸಾಕಷ್ಟು ಬುಕ್ ಗಳಿವೆ.

ಈ ಚಿತ್ರದಲ್ಲಿ ನೋಡುವುದೇನಪ್ಪಾ ಅಂತ ಅಂದ್ರೆ ಇದು ಒಂದು--

ಇನ್ನೊಂದು ಜೋಪಡಿ ಕೂಡ ಕಾಣ್ತಾ ಇದೆ.

ಗಾಡಿಯನ್ನು ಮೋಡಿಫ್ಯ್ ಮಾಡಿಸಿದ್ದಾರೆ ಚೌಕ ರೀತಿಯಲ್ಲಿ.

ಟ್ಟುವ ಹೊಸ ಮನೆಯಾಗಿದೆ ಈ ಹೊಸ ಮನೆಯಗೆ--

ಆರು ಪಿಲ್ಲರ್ ಗಳಿವೆ ಮತ್ತು ಆರು ಪಿಲ್ಲರ್ ಇದೆ ಮತ್ತು--

ಟೈಯರ್ಸ್ ಟೈಯರ್ ಇರುವಂತದ್ ಹೇಳ್ಬಿಟ್ಟು ಟೈಯರ್ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ.

ಟ್ರಾವೆಲ್ಸ್ ಅಂತ ಅಂದ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ.

ಓಲ್ಡ್ ಇಸ್ ಒಲ್ಡರ್ಸ್ ಅಂತ್ ಅಂದ್ ಹೇಳಬಿಟ್ಟು ಬೋರ್ಡ್ ಹಾಕಿದ್ದಾರೆ ಇದಕ್ಕೆ--

ಈ ರೆಡ್ ಕಲರ್ ಶರ್ಟ್ ಹಾಕಿದ್ದಾನೆ ಮತ್ತು ಇನ್ನೊಬ್ಬ ಮೇಲೆ ಮೇಲೆ ನಿಂತಿರ್ತಕ್ಕಂತ ಅವನು ರೆಡ್ ಕಲರ್ ಶರ್ಟ್ ಹಾಕಿದ್ದಾನೆ.

ಈ ಚಿತ್ರದಲ್ಲಿ ನೋಡುವುದೇನಪ್ಪಾ ಅಂತ ಅಂದ್ರೆ ಇದು ಒಂದು ಎಗ್ಗ್ರೆಸ್ ಅಂಗಡಿ ಅಂತಾನೆ ಹೇಳಬಹುದು.

ಆ ಕಲ್ಲಿನ ಮೇಲೆ ಇಟ್ಟಿದ್ದಾನೆ ಮತ್ತು ಗ್ಯಾಸ್ ಸ್ಟವ್ ಮತ್ತು--

ಈ ಚಿತ್ರದಲ್ಲಿ ನೋಡುವುದೇನೆಪ್ಪ ಅಂತಂದ್ರೆ ಇದು ಒಂದು ಚಿಕ್ಕದಾದಂತ ಮರ ಅಂತೆ--

ಒಂದರ ಪಕ್ಕದಲ್ಲಿ ಇನ್ನೊಂದು ಪಕ್ಕದಲ್ಲಿ ಆಡುವ ಈ ನಾಟ್ಸಿದ್ದಾರೆ ಮತ್ತು ಇವು ಎಲಿಗಳನ್ನು ಜಾಸ್ತಿ ಎಲಿ ಬಿಟ್ಟಿದೆ ಈ --

ಇದರ ಒಳಗಡೆ ಒಬ್ಬ ಮನುಷ್ಯ ಹೋಗುತ್ತಿದ್ದಾನೆ ಬ್ಲಾಕ್ ಟಿಶರ್ಟ್ ಹಾಕೊಂಡು ಮತ್ತು ಒಬ್ಬ ಮಹಿಳೆ--

ಮತ್ತು ಈಕಡೆ ಜನರಿದ್ದಾರೆ ಈಕಡೆ ಜನರು ಈ ಕಡೆಯಿಂದ ಜನರು ಆ ಕಡೆಗೆ ಹೋಗಲು ಜನರು ಟ್ರೈನಿನ ಮೇಲೆ--

ಕಲ್ಲಿನಿಂದ ಮತ್ತು ಕೇಬ್ಬಿನಿಂದ ಅಳಿಯನ್ನು ರೆಡಿ--

ಈ ಚಿತ್ರದಲ್ಲಿ ನೋಡುವದೇನಪ್ಪಾ ಅಂತ ಅಂದ್ರೆ ಇದು ಒಂದು--

ದೊಡ್ಡದಾದ ಬಾರ್ ಅಂತಾನೆ ಹೇಳ್ಬೋದು ಈ ಬಾರಿನ ಒಳಗಡೆ ಬ್ರಾಂಡಿ ವಿಸ್ಕಿ --

ಬಾಟಲ್ ಕೊಡ ಕಾಣ್ತಾ ಇದಾವೆ ಮತ್ತು ಒಂದು ಬ್ಲಾಕ್ ಕಲರ್ ಚೇರ್ ಕೊಡ ಕಾಣ್ತಾ ಇದೆ ಇದರ ಒಳಗಡೆ.

ಒಬ್ಬ ಮನುಷ್ಯ ಇದನ ಅವನ ಮುಂದೆ ಇನ್ನೊಬ್ಬ ಮನುಷ್ಯ ಎದುರು ನಿಂತು ಮಾತಾಡ್ತಾ ಇದ್ದಾನೆ.

ಈ ಚಿತ್ರದಲ್ಲಿ ನೋಡುವುದು ಏನಪ್ಪ ಅಂತ್ ಅಂದ್ರೆ ಇದು ಒಂದು--

ಮೂರು ಮಕ್ಕಳಿದ್ದಾರೆ ಈ ಮೂರು ಮಕ್ಕಳ ಹಿಂದೆ ಒಂದು ಬ್ಲಾಕ್ ಕಲರ್ ಶಾಡೆ--

ಪ್ಯಾಂಟ್ ಹಾಕಿದಾಳೆ ಮತ್ತು ಇನ್ನೊಬ್ರು ಮಗಳು ಪಿಂಕ್ ಅಂಡ್ ನೀಲಿ ಕಲರ್ --

ಮತ್ತು ಗಾಜಿನದಲ್ಲಿ ಹೊದಿರತಕಂತ ಡೋರ್ --

ರು ಕೂಡ ಕಾಣ್ತಾ ಇವೆ ಅದರ ಮುಂದೆ ಒಂದು ಟೇಬಲು ಇದೆ.

ಮತ್ತು ತೆಳಗೆ ಕುದುರೆ ಇದೆ ಕುದುರೆ ಪಕ್ಕದಲ್ಲಿ ಇವ ರಾಮ ಅಂತಾನೆ ಹೇಳಬ--

ಈ ಚಿತ್ರದಲ್ಲಿ ನೋಡುವುದೇನಪ್ಪಾ ಅಂತ ಅಂದ್ರೆ ಇದು ದೊಡ್ಡದಾದಂತಹ ಫಂಕ್ಷನ್ ರೂಮ್ ಅಂತಾನೆ ಹೇಳ್ಬೋದು.

ಇದು ಒಂದು ನರ್ಸರಿಯಾಗಿದೆ ಈ ನರ್ಸರಿ ಒಳಗಡೆ ಸಸಿಗೆ--

ಚಿತ್ರದಲ್ಲಿ ನೋಡುವುದೇನಪ್ಪಾ ಅಂತ್ ಅಂದ್ರೆ ಇದು ಒಂದು--

ಒಬ್ಬ ಮನುಷ್ಯ ಈ ಗಾಡಿಯನ್ನು ತಳ್ಳುತ್ತಾ ಹೋಗುತ್ತಿದ್ದಾನೆ.

ಈ ಗಾಡಿಯನ್ನು ಸೈಕಲ್ಲಿಂದ ರೆಡಿ ಮಾಡಿದ್ದಾನೆ.

ಬಾಳೆ ಎಲೆಯ ಪಕ್ಕದಲ್ಲಿ ಬಾಳೆ ಎಲೆಯ ಒಳಗೆ--

ರೂಲ್ ಮಾಡುವ ಫ್ಯಾಕ್ಟರಿ ಅಂತಾನೆ ಹೇಳಬಹುದು ಈ ಫ್ಯಾಕ್ಟರಿ ಯ ಒಳಗಡೆ --

ಬುಕ್ಸ್ ಇದ್ದಾವೆ ಡೈರಿ ಅಂತ್ ಅಂದ ಹೇಳ್ ಸಾಕಷ್ಟು ಬುಕ್ಸ್ ಇದ್ದಾವೆ.